" ಅವ್ರಿಗೆ ಗೈಡ್ ಮಾಡ್ಲಿಕೆ ಇಲ್ಲೊಬ್ರು ಟೀಚರ್ ಕೂಡ ಇದಾರೆ ಮತ್ತೆ ಅಲ್ಲಿ ಅವರು ಬಂದು ಕಾರ್ಡ್ ಬೋರ್ಡ್ ನ ಯೂಸ್ ಮಾಡ್ಕೊಂಡು ಆಕ್ಟಿವಿಟಿ ಮಾಡ್ತಾ ಇದ್ದಾರೆ .

ಹಾಕಿದರೆ-- ಅಲ್ಲಾವೊಂದು ಕಾರ್ ಇದೆ ಒಂದು ಬುಲೋರೋ ಕೂಡ ಇದೆ.ಇಲ್ಲಿ ಗಾಡಿ ಹತ್ತಿರ ಒಬ್ಬರು ಪರ್ಸನ್ ಕೂಡ ನಿಂತ್ಕೊಂಡಿದ್ದಾರೆ .

ಇವನಾಗೆ ಒಬ್ರು ಒಳಗಡೆ ಹೋಗ್ತಿದಾರೆ ಒಂದು ಗಾಡಿ--

ಇಲ್ಲಿ ಬಂದು ಮಕ್ಕಳೆಲ್ಲಾ ಆಕ್ಟಿವಿಟಿ ಮಾಡತ್ತಿದರೆ. ಅವರ ಮುಂದೆ ಟೇಬಲ್ ಇದೆ

ಮೇಲ್ ಒಂದು ಬೋರ್ಡ್ ಇದೆ ಒಬ್ರು ಪರ್ಸನ್ ಅವರಿಗೆ ಟೀಚ್ ಕೂಡ ಮಾಡ್ತಿದಾರೆ. ಬೋರ್ಡ್ ಮೇಲೆ ಏನೋ ಬರ್ದಿದಾರೆ ಕೂ --

ಇದರಲ್ಲಿ ಬಂದು ಒಬ್ರು ಪರ್ಸನ್ ಕೈಗೆ ಮತ್ತೆ ಕಾಲಿಗೆ ಎರಡಕ್ಕೂ ಶೂಸ್ನ ವೇರ್ ಮಾಡಿದ್ದಾರೆ. ಒಂದು ಹ್ಯಾಟ್ ನ ಕೂಡ ವೇರ್ ಮಾಡಿದ್ದಾರೆ.

ಹ್ಯಾಟ್ ಮೇಲೆ ಬಾಯ್ ಅಂತ ಇದೆ. ಹಾಗೆ ಅವರ ಹಿಂದೆ ತುಂಬಾ ಯೋಗ ಮ್ಯಾಟ್ಸ್ ಕೂಡ ಇಟ್ಕೊಂಡಿದಾರೆ.

ಹಾಗೆ ಪಿ_ವಿ_ಕೆ ಹೈ ಸ್ಕೂಲ್ ಇದೆ ಒಂದು ಪಾಪು ಪಕ್ಕದಲ್ಲಿ ಪಾಟ್ ಕೂಡ ಇಟ್ಟಿದ್ದಾರೆ.